ಪೋ ಪೋಸ್ಟ್ ಕೊಡುವಂತ ವ್ಯಕ್ತಿಯೂ ಸಹಾ ಸೈಕಲ್‌ ಮೇಲೆ ಹೋಗುತ್ತಿದ್ದಾನೆ. ಅವನು ಪೋಸ್ಟ್‌ ಗಳನ್ನು ಕೊಡುತ್ತಾ ಹಾಗೆ ಎಲ್ಲಾ ಮನೆಗಳನ್ನು ಸುತ್ತುತ್ತಿದ್ದಾನೆ. ಇಲ್ಲಿ ಅಂಗಡಿ ಸಹಾ ಇದೆ. ಛಾ ಅಂಗಡಿ ಇದೆ. ಒಂದು ದೊಡ್ಡದಾದ --

ಒಂದು ರೀತಿಯ ಫಂಕ್ಷನ್‌ ಆಗಿರಬಹುದು ಹಾಗೆ ಲೈಟ್ಗಳನ್ನು ಮೇಣದ ಬತ್ತಿಯನ್ನು ತೆಗೆದುಕೊಂಡು ಕ್ರೈಸ್ತ್‌ ಧರ್ಮದವರು ತಮ್ಮ ಹಬ್ಬವನ್ನು ಆಚರಿಸುತ್ತಿರಬಹುದು ಎಂದು ಏಳಬೇಕು ಎಲ್ ಎಲ್ಲರೂ ಅಲ್ಲೇ ನಿಂತುಕೊಂಡಿದ್ದಾರೆ